ಮಸಾಲಾ ಮತ್ತೆ ಡೈಲಿ ಮ್ಯಾಗಿ ತಿಂತೀವಿ ಡೈಲಿ ಬೂಸ್ಟ್ ಕುಡಿತೀವಿ --

ಇಲ್ಲಿ ಡ್ಯಾನ್ಸ್ ಬರಿ ಮಕ್ಳ್ ಇಂಡಿಪೆಂಡೆಂಟ್ ಡೇ ಗೆ ಡ್ಯಾನ್ಸ್ --

ಜಗ್ಗಿ ಪಾರ್ಕಿಂಗ್ ವೇ ಬ್ಲೂ ಕ ಬ್ಲೂ ಕಲರ್ ಕಾರ್ ವೈಟ್ ಕಲರ್ ಕಾರ್ ಬ್ಲಾಕ್ --

ಎಲ್ಲಾ ಯುಸ್ಫುಲ್ ಬ್ವೋಡಿ ಹೆಲ್ತ್ ಗೋಸ್ಕರ ಜಿಮ್ಮ್ ಮಾಡ್ಬಹುದು.

ಗೋಡ್ ಇಸ್ ಸ್ಕೂಲ್ ಇಸ್ ಟೆಂಪಲ್ ಟೀಚರ್ಸ್ ಆರ್ ಗೋಡ್ .

ನಮ್ಮ್ ಟೀಚರ್ಸ್ ಎಲ್ಲಾರ್ ವೆಸ್ಟ್ --

ಇದ್ರು ಎಲ್ಲಾ ಶೋಮ್ಮ್ಬಿಡ್ಳೆ ಇದ್ರ್ ಹಾದ್ರವಿ ಹೋಗ್ತಿದ್ವಿ ಸ್ಕೂಲ್ಗ .

ಗೇಟ್ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸುಮ್ನೆ ನಾಯ್ಗಳು --

ಸಿನ್ಮಾ ಟಾಕಿಸ್ಸು ಮಸ್ತದಾ ಇಲ್ಲಿ ಸಿನ್ಮಾ ಬರ್ತಾವಾ ನೋಡ್ತಾರೆ ಜನರು .

ಸಿನ್ಮಾ ಹೋಲ್ ಎಲ್ಲರ್ಗ್ ಇಷ್ಟ ಆದ ಪ್ಲೇಸ್ --